ನಂಗಂದ್ರೆ ಅಲ್ಲಿ ಮಂಗ್ಳೂರಲ್ಲಿ ಎಲ್ಲ ಅಷ್ಟು ಪರಿಚಯ ಇಲ್ಲ, ಅದಕ್ಕೆ ನಿಂಗೆಲ್ಲ ಗೊತ್ತುಂಟಲ್ಲ. ಹೌದೌದು, ಅದೇ ಅಲ್ಲಿ Milagres ಅಲ್ಲಿ ಆದ್ರೆ cheap ಲ್ಲಿ ಸಿಗ್ತದೆ, ಅಂದ್ರೆ one fifty, two fifty ಗೆಲ್ಲ top ಸಿಗ್ತದೆ. ಹಾ, ನಂಗಂದ್ರೆ saree ಯೆಲ್ಲ ತಗೋಳಿಕುಂಟು.

ಹಾ saree ಆದ್ರೆ ಅಲ್ಲಿ ಒಂದು shop ಉಂಟು, ನಾವ್ ಅಲ್ಲಿಗೆ ಹೋಗುವ.

ಅಲ್ಲಿ ಅಂದ್ರೆ ಸ್ವಲ್ಪ cheap ಅಲ್ಲಿ ಸಿಗ್ತದೆ.

City Centre ಅಂದ್ರೆ ತುಂಬಾ ಕೋ ಅಲ್ಲಿ rate ಜಾಸ್ತಿ.

ಹಾ, ಅದಂದ್ರೆ lang:Foreignmalllang:Foreign ಅಲ್ಲಾ?

ಹಾ, ಹಾಗಾಗಿ ಅಲ್ಲಿ ಜಾಸ್ತಿ. ನೀನ್ ಮತ್ತೆ ಈಗ ಎಲ್ಲಿ ಹೋಗುದು job ಗೆ?

ಮತ್ತೆ ಹೇಳ್ಬೇಕು, ಎಲ್ಲ ನಿಮ್ದೇ ಎಂಥ ಸುದ್ದಿ ಇಲ್ಲ ಅಲ್ಲಾ ನಿಮ್ದೊಂದು. ಅದೇಯ, ನಂದು ನಿಮ್ದೆಲ್ಲಾ ಯಾರದ್ದೂ ನನ್ ಹತ್ರ number ಇಲ್ಲ, ಮತ್ತೆ ಹೇಗೆ phone ಮಾಡುದು?

ಒಂಚೂರ್ ಲಾಯಿಕಾಯಿತು ನಂಗೆ. ಆ ಅಲ್ಲಾ ನೀನು ಭಾನುವಾರ ಬರುವಾಗ ನಂಗೆ call ಮಾಡು, ನಾನ್ ಸ್ವಲ್ಪ ಕೆಲ್ಸದಲ್ಲಿ ಇದ್ದೇನೇ ಆಮೇಲೆ ನೀನಂಗೆ call ಮಾಡು, ನಾನ್ ಸಿಗ್ತೇನೆ ಭಾನುವಾರ. ನಾನು ಎಲ್ಲಿಗೆ ಬರ್ಬೇಕು, ಹೋಗುದಾದ್ರೆ? ಮಂಗ್ಳೂರಿಗೆ ಬರ್ತೀಯಾ? ಮಂಗ್ಳೂರ್ ಗೊತ್ತುಂಟಾ ನಿಂಗೆ? ಹಾ ಮಂಗ್ಳೂರ್ ಗೊತ್ತುಂಟು, ನಾನು ಮಂಗ್ಳೂರಲ್ಲಿ ಬರ್ತೇನೆ ಹಾಗಾದ್ರೆ ಮಂಗ್ಳೂರಿಗೆ.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

ಏನ್ ಹೆಂಗ್ ನಡೀತಿದೆ exam ಗೆಲ್ಲ ಓದೋದು? Exam exam ಎಲ್ಲಾ ಓದೋದು ಎಲ್ಲಾ ಚನ್ನಾಗಿ ಮಾಡ್ತಿದೀನಿ.

ಇವಾಗ್ ಅಂದ್ರೆ time ಇನ್ ಬರೇ ಎರಡ ಮೂರ್ ತಿಂಗಳ್ ಅಷ್ಟೇ ಉಳಿತಲ್ಲ?

ಆ ಎರಡ್ ತಿಂಗಳಲ್ಲಿ ಯಾ ಯಾ subject ನಾ ಹೆಂಗ್ ಓದಬೇಕು, ಯಾವ ತರಾ time ಉಳಿಸ್ಕೊಬೇಕು ಅನ್ನೊದ್ ನೋಡ್ತಾ ಇದ್ದೆ, ನೀನು?

ಹ್ಮ್ ನಂದು ನಡೀತಿದೆ ಒಂದ್ ಹಂತಕ್ಕೆ ಇನ್ನು, ಏನು ಓದಿಲ್ಲ ಇವಾಗೆಲ್ಲಾ ಓದ್ಕೋತಾ ಹೋಗ್ತೀನಿ.

ಹಾ ಇತಿಹಾಸ notes ನಮ್ಗೆ sir ಕೊಟ್ಟಿದ್ರು.

ಅದ್ನೇ ಇವಾಗ ಓದ್ಕೊಂತಿದೀವಿ ಆದ್ರೆ sir ಇನ್ನೂ ಎರಡ್ lesson ನಮ್ಗ್ ಎರಡ್ ಎರಡ್ ಪಾಠ ಮುಗಿಸಿಲ್ಲಾ.

ಹಂಗಾಗಿ ನಾವೇ library ಗ್ ಗ್ರಂಥಾಲಯಕ್ ಹೋಗಿ.

ಅಲ್ಲಿ ಹಳೆ question paper ಎಲ್ಲಾ refer ತಗೊಂಡು ನಾವೇ questions ಎಲ್ಲಾ ಬರ್ಕೊಂಡ್ ಬರ್ತಾ ಇದೀವಿ.

ಹ್ಮ್ ನೀವೇ ಪ್ರಶ್ನೆ ready ಮಾಡ್ಕೊಂಡು, ನೀವೇ ಉತ್ತರಾನೂ ಹುಡಿಕೋಬೇಕು ಆ ಎರಡ್ lesson ಇಂದು? ಅಹ್ ಹಾ ನಾನೇ ನೋಡ್ಕೊಂತಾಯಿದೀನಿ. ಹ್ಮ್ ನಮಗೂ ಇಲ್ ಹಂಗೇ ಆಗ್ಬಿಟೈತೆ, ನಮ್ದು ಯಾವದು ಪಾಠ ಪೂರಾ ಕಂ ಪೂರಾ ಮುಗ್ಸಿಲ್ಲಾ ಅಲಾ?

ನಿಂದು ಭಾರತ ಇತಿಹಾಸ ಮತ್ತೆ ಕರ್ನಾಟಕ ಇತಿಹಾಸ ನಂದು ಭಾರತ ಇತಿಹಾಸ ಮತ್ತೆ ಆ ಯೂರೋಪ್ ಇತಿಹಾಸ ಇರುತ್ತೆ.

ಹಾ ಯೂರೋಪ್.

ಹಾ ಅದಕೆ ಯೂರೋಪ್ ಎಲ್ಲಾ ಮುಗಿಸಿದ್ದಾರೆ.

ಯೂರೋಪ್ ಬಾಳ ನಿಮಗ್ problem ಆಗಲ್ವಾ ಅದು? ಇಲ್ಲ ಅಷ್ಟೇನಿಲ್ಲ ಕಠಿಣ ಅಂತೇನಿಲ್ಲ .

ಅಷ್ಟೇನೂ ಹೆಚ್ಚಾಗಿ ಕೇಳಲಿಕ್ಕೆ ಹೋಗಲ್ಲ, ಇರೋದೇ ಐ ಐದೇನೋ ಆರ್ ಪಾಠ ಇದಾವೆ.

ಕನ್ನಡ ಹೆಂಗಿದೆ? ಐಚ್ಚಿಕ ಕನ್ನಡ ಒನ್ನೇ paper ಅಂತೂ easy ಇದೆ. ಎರ್ಡನೇದೂ ಸ್ವಲ್ಪಕಠಿಣ ಅನ್ಸುತ್ತೆ.

ಐಚ್ಚಿಕ ಕನ್ನಡದಲ್ಲಿ ನಿಮ್ಗೆ ಸೂತ್ರಗಳು ಸೂತ್ರ ಇದಾವಾ? ಹ್ಮ್ ಹ್ಮ್ ಇವಾಗ school ಅಲ್ಲಿ ಕಂಠಪಾಠ ಅಂತ ನಾಲ್ಕ್ ನಾಲ್ಕು lines ಇದು ಇದ್ವಲ್ಲಾ ಸಾಲುಗಳು.

ಹ್ಮ್ ಹ್ಮ್ ಹ್ಮ್ ಆ ತರಾ ನಾಲ್ಕ್ ನಾಲ್ಕು ಸಾಲಿಂದು ವ್ಯಾಕರಣದಲ್ಲಿ ಬರುತ್ತೆ ಕೇಶಿ ರಾಜಾ ಅಂತ.

ಆ ವ್ಯಾಕ~ ಬರಿ ವ್ಯಾಕರಣನೇ ಇರತ್ತೆ ವ್ಯಾಕರಣನೇ ಓದ್ಕೋಬೇಕು.

ಮತ್ತೆ ಯಾ ಯಾ subject ನೀನು, ಯಾ ಯಾ ವಿಷಯಗಳನ್ನ ಪೂರ್ತಿ ಮಾಡ್ತಿದಿಯಾ ಇವಾಗ?

ಭೂಗೋಳಶಾಸ್ತ್ರದಲ್ಲಿ ಎರಡ್ ಅಂಕದ್ ಪ್ರಶ್ನೆಗಳು ಮತ್ತೆ ಅಹ್ ಆರ್ ಅಂಕದ್ದು.

ಅದೆಲ್ಲಾ ನೋಡ್ಕೊಂಡಿದೀನಿ. ಎರಡ್ ಅಂಕದ್ ಪ್ರಶ್ನೆಗಳನ್ನ ಒಂದ್ಕಡೆ ಬರೆದಿಟ್ಕೊಂಡಿದೀನಿ ಎಲ್ಲಾನೂ, .

Question paper ತುಗೊಂಡು ಅದರಲ್ಲಿ ನೋಡ್ಕೊಂಡು ಎಲ್ಲಾನೂ ಬರೆದಿಟ್ಕೊಂಡಿದೀನಿ.

ಹಾ ಓದ್ಕೊಂತೀನಿ ನೀನೂ ಕೂಡಾ ಓದ್ಕೋ.

ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರ?

ಹಾ ನಂದ್ ಆಯಿತು, ನಿಮ್ದ್ ಆಯ್ತಾ?

ಅಮ್ಮ special ಇವತ್ತು? ಇವತ್ತು ಇಡ್ಲಿ ಮಾಡಿದ್ದೆ, ನೀವ್ ಏನ್ ಮಾಡಿದ್ರಾ? ನಂಗೆ ಅಮ್ಮ ಚಿತ್ರಾನ್ನ ಮಾಡಿದ್ರು ಇವತ್ತು.

ಮತ್ತೆ, ಮಕ್ಕಳೆಲ್ಲ school ಗೆ ಹೋದ್ರ? ಹಾ, ಮಕ್ಕಳೆಲ್ಲ school ಗೆ ಹೋದ್ರು.

ಅದೇ ನಾನು ನನಗೆ Christmas ರಜಾ ಆಗೋಯ್ತು, ಈಗ ಮಕ್ಕಳು school ಗೆ ಹೋಗಿ ಅದೇ ಈ. ಅಮ್ಮನ್ ಕೆಲಸ ಅಂದ್ರೆ, ಎಷ್ಟಿದ್ರೂನು ಮುಗ್ಯಲ್ಲ ಅಲ್ವ. ಹೌದು, ಅದ್ ಎಷ್ಟ್ ಮಾಡಿದ್ರು ಸಾಕಾಗೋದಿಲ್ಲ ನಾವು ಕೊಟ್ಟಷ್ಟು ಪ್ರೀತಿ ಆ ಮಕ್ಕಳಿಗೆ ಇನ್ನು ಇನ್ನು ಅವ್ರು ಕೇಳ್ತಾ ಇರ್ತಾರೆ, ಇನ್ನು ಏನೋ ಬೇಕು ಅಂತ ಅನ್ನಿಸ್ತದೆ ಇನ್ನು ಏನೋ ಅವರಿಗೆ ಕೊಡ್ಬೇಕು ಅನ್ನಿಸ್ತದೆ . ಅದೇ, ಮೊದ್ಲೆಲ್ಲಾ ಅಂದ್ರೆ ಬರಿ ಅಡಿಗೆ ಮಾಡೋದು ತಿಂಡಿ ಮಾಡೋದು ಮನೆ ಒಳಗಡೆ ಕೆಲಸ ಇವಾಗಂತೂ ಅಮ್ಮನ್ದ್ರಿಗೆಲ್ಲ challenge ಆಗೋಗಿದೆ ಅಲ್ವಾ. ಹೌದು ಹೌದು ಅಮ್ಮ ಅಂದ್ರೆ ಅವರದ್ದು ಒಂದು nature change ಆಗ್ತಾ ಬಂದಿದೆ ಅಮ್ಮ ಅಂದ್ರೆ ಅದೊಂದು friend ತರ, ಅಮ್ಮ ಅಂದ್ರೆ ಅದೊಂದು ಎಂತ ಹೇಳೋದು complete ಒಂದು ಎಲ್ಲವನ್ನು ಒಳಗೊಂಡ ಒಂದು ಭಾವನೆ ಅಮ್ಮ ಅಂದ್ರೆ ಅಲ್ವ ಈಗ. ಅದೇ ಅದೇ, ಇವಾಗಂತೂ ಅಮ್ಮ ಅಂದ್ರೆ ಅಂದ್ರೆ ಎಲ್ಲ ಮಕ್ಕಳು ಮೊದ್ಲೆಲ್ಲಾ ಅಪ್ಪ ಅಂದ್ರೆ ಹೋಗೋದು ಇವಾಗ parents meeting ಇದ್ರುನು ಅಮ್ಮನೇ ಹೋಗೋದು, ಮಕ್ಕಳಿಗೆ party ಅದು ಇದು ಅಂತ ಎಲ್ಲ ಅಮ್ಮನೇ ಓಡಾಡ್ಕೊಂಡು ಇರ್ಬೇಕು. ಹೌದ್ ಹೌದು ಅದ್ ಹೌದು.

ಹ್ಮ್, ಇನ್ ಎಲ್ಲಿ ಹೋದ್ರು ಅಮ್ಮನಿದ್ರೆ ಕಾಣಿಸ್ತಾರೆ. parlour ಗೆ ಹೋದ್ರು ಅಮ್ಮಂದ್ರೆ ಜಾಸ್ತಿ .

ಹೌದು ಹೌದು, ಅಮ್ಮನ್ ತನದ ಬಗ್ಗೆ ಎಷ್ಟು ಹೇಳಿದ್ರು ಅದು ಕಮ್ಮಿಯೇ.

ಅದೇ ಮೊದ್ಲೆಲ್ಲಾ ಅಮ್ಮ okay ಅಮ್ಮ ಹೀಗೆ, ಅಮ್ಮ ಹಾಗೆ ಅಂತ ಹೇಳ್ಬೋದು ಅವರ ಅಡಿಗೆಮನೆ ಅವ್ರಿಗೆ ಕೆಲಸ ಅಷ್ಟೇ, ಈಗ ಅಮ್ಮ ಅಂದ್ರೆ ಅವರಿಗೆ ಇದ್ದಷ್ಟು ಜವಾಬ್ದಾರಿ ಬೇರೆ ಯಾರಿಗೂ ಇಲ್ಲ. ಅದೇ ಈಗಿನ ಮಕ್ಕಳಿಗುನು ಅಮ್ಮ ಅಂದ್ರೆ smart ಆಗಿ ಕಾಣಿಸ್ಬೇಕು, ಒಳ್ಳೆ dressing ಮಾಡ್ಬೇಕು, ಬೇರೆಯವ್ರ್ ಎದುರು ಅಮ್ಮ ಅಂದ್ರೆ ಅಂದ್ರೆ ಇವ್ರ್ ನಮ್ಮ ಅಮ್ಮ ಅಂತ ಹೇಳೋತರ ಇರ್ಬೇಕು, ಆತರ ಎಲ್ಲ ಭಾವನೆ ಇರುತ್ತೆ ಇವಾಗೆಲ್ಲ. ಹೌದು ಹೌದು, ಆದ್ರೆ ಅದ್ರ್ ಜೊತೆ ಅಮ್ಮನ್ ಜವಾಬ್ದಾರಿ ಕೂಡ ತುಂಬಾ ಜಾಸ್ತಿ ಆಗಿದೆ ಅಲ್ಲ ಇವಾಗ್ ಇವಾಗ.

ಸುಶಿಕ್ತರು ಇರ್ತಾರೆ, educated ಇರ್ತಾರೆ, ಆ ಮಕ್ಳಿಗೆಲ್ಲ ಅಮ್ಮನ್ದ್ರು ಹೇಳ್ಕೊಡೋದುನು ಖುಷಿಯಾಗಿರುತ್ತೆ ಹೋ ಹೋ, ಹಾಗೆ ಅಮ್ಮನಿಗೆ ಗೊತ್ತು ಅಲ್ಲ ಮಕ್ಕಳಿಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಅಂತೆಲ್ಲ.

ಅದಕ್ಕೆ ನಾವು ಅಮ್ಮಂದಿರಾಗಿ ನಾವು ನಮಿಗೂ ಜವಾಬ್ದಾರಿ ಜಾಸ್ತಿನೇ ಅಲ್ವ ಇವಾಗ್ ಇವಾಗ.